ಇದ ಗಣಪತಿ ಗುಡಿ ಐತ್ ರೀ ಇದ್ರಾಗ ಗಣಪತಿ ಮೂರ್ತಿ ಕಲ್ಲಿಂದ್ ಮಾಡ್ಯಾರ.

ಗೊಂಬಿ ಹಿಂಗ ಗಿಫ್ಟ್ ಶಾಪ್ ಇವೆಲ್ಲ ಅಂದ್ರೆ ಗೊಂಬಿ ಗಿಂಬಿ ಇವೆಲ್ಲ ಎಲ್ಲ ಹುಡ್ಗಿರ್ದು ಸಮಾನ ಸಣ್ಣ ಹುಡುಗೀರಿಗೆ ಇಷ್ಟ ಆಗಿ ಇವು ಬಾರ್ಬಿಡಾಲ್ ಇಂಥವೆಲ್ಲ ಮಾಡ್ಸಿ ಇರ್ತವು.

ಕೆಂಪು ಬಸ್ಸ ಬರ್ತಾವಂದ್ರೆ ಕೆಂಪ್ ಬಸ್ಸ ಅಂದ್ರ ಕೆಂಪ್ ಬಸ್ಸ ಅಂದ್ರ ನಮಗ ಕೆ.ಎಸ್.ಆರ್.ಟಿ.ಸಿ ಬಸ್ಸಊರಿಂಗ್ ಥ್ರೂ ಬಸ್ಸ ಹೇಳ್ಲಿಕ್ಕೆ ಅದಕೆಲ್ಲ ಮಸ್ತ್ --

ಕರೆಂಟ್ ಲಿ ಚಾರ್ಜ್ ಮಾಡುವುದು ಹೋಗ್ಬಿಡುವುದು ಒಂದ್ ಒಂದ್ ಸತಿ ಚಾರ್ಜ್ ಮಾಡಿದ್ರೆ ಅರವತ್ ಐದರಿಂದ ಎಪ್ಪತ್ ಕಿಲೋಮೀಟರ್ ಓಡ್ತವಾ.

ಇದು ಹೇರ್ ಕಟಿಂಗ್ ಹೊಸ ಸ್ಟೈಲ್ ಏನ್ ಸುಡಗಾಡ ಸ್ಟೈಲ್ ಅಪ್ಪ ಬಾಜು ಬಾಜು ಎಲ್ಲ ಹೆಂಗ್ ಬೇಕ್ ಹ್ಯಾಂಗ ಕಟ್ ಮಾಡಿ--